ಅಹ್ ಶೀಟ್ ಗಳು ಎಲ್ಲ ಇಲ್ಲಿ ಲಭ್ಯ ಇರುತ್ತೆ.

ಇಲ್ಲಿ ಬಸ್ ಗಳಿವೆ ವ್ಯವಸ್ಥೆ ಕೂಡ ಇರುತ್ತೆ ಮತ್ತೆ ಎಲ್ಲರಿಗು ಒಂದು ಇಷ್ಟವಾದ ಒಂದು ಕಾಲೇಜು .

ಇದು ಅಹ್ ಟೆನ್ನಿಸ್ ಕೋರ್ಟು ಇದಕ್ಕೆ ಒಂದು ಇಷ್ಟು ಜಾಗದಲಿ ಇವ್ರು ಟೆನ್ನಿಸ್ ಅನ್ನ ಆಡ್ತಾ ಇದಾರೆ.

ಬೇರೆ ಬೇರೆ ಆತರ್ಸ್ ಗಳು ಬರೆದಂತ ಬೇರೆ ಬೇರೆ ಒಂದು ಮ್ ವಿಷಯದ ಬಗ್ಗೆ ಒಂದು ಪುಸ್ತಕಗಳು --

ನೀವು ಒಂದ್ ಫಾಸ್ಟ್ ಆಗ್ ಹೋಗುತ್ತೆ ಮತ್ತೆ ಬೇಗ ತಲ್ಪುತ್ತೆ ಆದ್ರೆ --

ಆಮ್ ಎಲ್ಲಾರು ಬಂದು ಏನಾದ್ರು ತೆಗೋಳೋದಿದ್ರೆ ತಗೋಳ್ ಬಹುದ್.

ಇಲ್ಲಿ ಬಂದ್ರೆ ನಿಮಗೆ ಪಟೇ ಹರ್ಟ್ ಒಫ್ ದಿ ಸಿಟಿ ಇಲ್ಲಿ ಬಂದ್ರೆ ಒಂದು --

ಅಹ್ ಪ್ರಯಾಣ ಮಾಡ್ಲಿಕ್ಕೆ ಹಡಗು ಗಳನ್ನ ಬಳಸ್ತಾರೆ ಇಲ್ಲ ಅಂದ್ರೆ ಒಂದು --

ಇಲ್ಲಿ ಅಹ್ ಏನ್ ಅಂದ್ರೆ ಸ್ವಲ್ಪ ಸಿಟಿ ಇಂದ ಹೊರ್ಗೆ ಇರ್ಬಹುದು ಆದ್ರೆ ಇಲ್ಲಿ --

ಹು ಮಂಗಳೂರಿನಲ್ಲಿ ಇರುವ ಒಂದು ಹತ್ತ ವರದ ಒಂದು--

ನಾವು ಬೇಕು ಅಂದ್ರೆ ಇಲ್ಲಿ ಬಸ್ ಸ್ಟಾಂಡ್ ಗೆ ಬರ್ಬೇಕು ಬಸ್ ಸ್ಟಾಂಡ್ ಇಂದ ಹೋದ್ರೆ ನಮ್ಗೆ--

ಮಡಿಕೆ ಅಲ್ಲಿ ಟೀ ಕೊಡ್ತಾರೆ ಮಸಾಲೆ ಟೀ ಅಂತದ್ದು ಲೇಮನ್ ಟೀ ಅಂತದ್ ವಿಶೇಷ ವಾದ ಟೀ ಇದೆ.

ನೋಡ್ಲಿಕ್ಕೆ ಸಿಗ್ತದೆ ಯಾಕಂದ್ರೆ ಈಗ ಆದ್ರದ ಅಗತ್ಯತೆ ತುಂಬಾ ಜನ್ರಿಗೆ ಇದೆ ತೂಕ ಹೆಚ್ ಮಾಡ್ಲಿಕ್ಕೆ ಅಥವಾ ತೂಕ ಕಡಿಮೆ ಮಾಡ್ಲಿಕ್ಕೆ --

ಇಲ್ಲಿಗೆ ಮಕ್ಳು ಅಂದ್ರೆ ಕಾಲೇಜು ಮಕ್ಳು ಅಥವಾ ಅಹ್ ಈ ಸ್ಕೂಲ್ ಮಕ್ಳು ಎಲ್ಲ ಟೀಚರ್ಸ್ ಎಲ್ಲ ಕರ್ಕೊಂಡ್ ಬರ್ತಾರೆ ವಾಟರ್ ಪಾರ್ಕ್ ಇಗೆ ಮಕ್ಲಿಗೆ.

ಅಹ್ ಟ್ರೈನಿನಲ್ಲಿ ಹೋಗೋಕೆ ಜನ ಇಷ್ಟ ಪಡ್ತಾರೆ ಹಾಗಾಗಿ ಇಲ್ಲಿಗ್ ಬರ್ --

ಅಂತ ಪುಣ್ಯ ಸಿಕ್ಕಿದವ್ರು ನಿಜವಾಗ್ಲೂ ಪುಣ್ಯವಂತ್ರುಂತ ಅನ್ಕೊಳ್ತ್ತೀನಿ.

ಮಕ್ಲಿಗೆಲ್ಲ ಒಂದು ಎಕ್ಸಾಮ್ ಟೈಮ್ ನಲ್ಲಿ ಅಥವಾ ಬುಕ್ಸ್ ಎಲ್ಲ ಬೇಕಾದ್ರೆ ಇಲ್ಲಿ ಬಂದು

ಉ ನೀರ್ ನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ ಗಂಗಾ ಅಂದ್ರೆ ಒಂದು--